ಚಿತ್ರದ ನೋಡಬಹುದು ನಾವು ಇದು ಒಂದು ಹಾಸ್ಪಿಟಲ್ ಅದ.

ಒಬ್ರು ಮಾಲ ಕಾರಿ ನ್ ಮಾಲಕರ ಇಲ್ ತೆಳಗಡೆ ನೀರಿಂದು ಆ ನೀರ್ ಇಳ್ಸಲಿಕ್ಕೆ ಒಂದ್ ಬಕಿಟ್ಟ ದ ಇಲ್ಲಿ ಒಬ್ರು ಚೇರ್ ಮೇಲೆ ಒಬ್ರು ಕೂತ್ಕೊಂಡರ ಹಾಗೆ ಆ ಕಡೆ ನಡ್ದರ ಇಲ್ ಬಹಳಷ್ಟು --

ಇಲ್ಲಿ ಚಿತ್ರನಾಗ ನೋಡಬಹುದು ಚಿತ್ರನಗ ಏನದ ಅಂತಂದ್ರ ಇದು ಒಂದು ಇಲ್ಲಿ ಮೂರು ಟಾಯ್ಲೆಟ್ಸ್ ಅನ್ನ ಇಡ್ತವಲ್ಲ ಅವು--

ಇತ್ರದವ ನೋಡಬಹುದು ನಾವು ಏನದ ಅಂದ್ರ ಈ ಒಂದು ಹೋಟೆಲ್ ಅದ ಲಗ್ಜರಿ ಹೋಟೆಲ್ ಇಲ್ಲಿ ನೋಡಬಹುದು--

ಅ ಶೈನು ಇಂಗ್ಲೀಷ್ ಅಕಾಡೆಮಿ ಅಂತದ ನೋಡ್ಬೋದು.